ಇದು ಒಂದು ದೊಡ್ಡದಾದಂತಹ ಒಂದು ಹೋಟೆಲ್ ಅಂತ ಹೇಳ್ಬಹುದು ಇಲ್ಲಿ ಟೇಬಲ್ ಇದೆ ಅದು ಅಲ್ಲದೆ ಕುರ್ಚಿ ಇದೆ. ಟೇಬಲ್ ಮೇಲೆ ಗ್ಲಾಸ್ ಗಳನ್ನು ಇಟ್ಟಿದ್ದಾರೆ.

ಮತ್ತೆ ಜನರು ಓಡಾಡುತ್ತಿದ್ದಾರೆ ಕೆಲ ಜನರು ಅ ಕುಳಿತುಕೊಂಡು ಅ ಊಟವನ್ನು ಮಾಡ್ತಿದಾರೆ ಅಂತ ಹೇಳ್ಬಹುದು ಮತ್ತೆ ಫ್ಯಾನ್ ಕೂಡ ಇದೆ ಲೈಟ್ಟ್ ಕೂಡ ಇದೆ ಮತ್ತೆ ತುಂಬಾನೆ ಸ್ವಚ್ಚತೆಯನ್ನು ಕಾಪಾಡಿಕೊಂಡಿದ್ದಾರೆ.

ತುಂಬಾನೇ ತುಂಬಾನೇ ದೊಡ್ಡದಾಗಿದೆ ಅಷ್ಟೇ ಸ್ವಚ್ಛ್ತೆಯನ್ನು ಕಾಪಾಡಿಕೊಂಡಿದ್ದಾರೆ ಇಲ್ಲಿ ಸಣ್ಣ ಗಿಡ ಕೂಡ ಹಚ್ಚಿದಾರೆ .

ಇದು ಒಂದು ಲಾಡ್ಜ್ ಅಥವಾ ಹೋಟೆಲ್ ಅಂತ ಹೇಳ್ಬಹುದು. ಇಲ್ಲಿ ಬೆಡ್ ಗಳಿದ್ದಾವೆ ಅದು ಅಲ್ಲದೆ ತುಂಬಾ ಚೆನ್ನಾಗಿ ಇದಾವೆ. ಟಿವಿ ಕೂಡ ಇದೆ ಕೂರ್ಚೆ ಕೂಡ ಇದೆ ಟೇಬಲ್ ಕೂಡ ಇದೆ .

ಇದು ಶುಂಠಿ ಅಹ್ ಶುಂಠಿ ಅಂತ ಹೇಳ್ಬೋದು. ತುಂಬಾನೇ ಸಾಲಾಗಿ ಇಟ್ಟಿದಾರೆ ಅದು ಅಲ್ಲದೆ ಇಲ್ಲಿ ಸಣ್ಣ ಸಣ್ಣ ಗಿಡಗಳು ಇದಾವೆ ಮತ್ತೆ ಶುಂಠಿ ಗಿಡಗಳು ಕೂಡ ಇದಾವೆ.

ತುಂಬಾನೇ ದೊಡ್ಡ್ಡದಾದಂತಹ ಒಂದು ಗಿಡಗಳ ಒಂದು ಅಹ್ ಒಂದು ಕೊಣೆ ಅಂತ ಹೇಳ್ಬೋದು ಇದನ್ನು ನಾವು ಖರೀದಿಸಬಹುದು ಇಲ್ಲಿ ಬಂದು.

ಮತ್ತೆ ಆನೆಗಳನ್ನು ಕೂಡ ಮಾಡಿದ್ದಾರೆ ಮೂರ್ತಿಗಳನ್ನು ಕೆತ್ತನೆಯನ್ನು ಮಾಡಿದ್ದಾರೆ ಒಂದು ಸುಂದರವಾದಂತಹ ಒಂದು ದೊಡ್ಡದಾದಂತಹ ಒಂದು ಆಹ್ ದೇವಸ್ಥಾನ ಅಂತ ಇಲ್ಲಿ ನೋಡಬೋದು.